ಈ ಚಿತ್ರವು ಒಂದು ನೀರಿನ ಅನೇಕ ಅಂಟಿನ ಚಿತ್ರ ಇದಾಗಿದ್ದು ಇದೊಂದು ಕೆರೆ.

ಹಾಗು ಇದನ್ನು ವೀಕ್ಷಿಸಲು ಬಂದ ಪ್ರವಾಸಿಗರು ಕೊಡೆಯನ್ನು ಹಿಡಿದು ನಿಂತಿದ್ದಾರೆ. ಪಕ್ಕದಲ್ಲಿ ದೊಡ್ಡ ಮರವೊಂದು ಕಾಣಿಸುತ್ತಿದೆ.